ಆ ಚಿಕ್ಕುದು ಮರ ಇದೆ ಹಾಗೇನೆ ಕೆಲ ವ್ಯಕ್ತಿಗಳು ನಿಂತಿರೋ ತರ ಓಡಾಡುತ್ತಿರೋ ತರ ಇದೆ ಪಾಪು ಎತ್ಕೊಂಡು ನಿಂತಿರೋರು ಇದ್ದಾರೆ.

ನೀರಿದೆ ಆದ್ರೆ ನೀರೆಲ್ಲಾ ಫುಲ್ಲು ಬ್ಲಾಕ್ ಆಗಿ ಆಗಿ ಕಾಣಿಸ್ತಾ ಇದೆ ದೋಣಿಗಳೆಲ್ಲ ದಬ್ಬಾಕೊಂಡಿದಾವೆ ಅಂದ್ರೆ ಮ ಕಡೆ ಆಗಿದವೆ.

ಗದ್ದೆ ಇದೆ ಗದ್ದೆ ತುಂಬಾ ಏನೋ ಬೆಳೆಯಲ್ಲ ಬೆಳೆದಿದ್ದಾರೆ ಅದರ ಹಿಂದುಗಡೆ ಬೆಟ್ಟ ಇದೆ.

ಮತ್ತೆ ಹಿಂದೆಗಡೆ ಕಲ್ಲಲಿ ಕಾಂಪೌಂಡ್ ಜೋಡಿಸಿದ್ದಾರೆ ಹಾಗೆ ಸ್ಟ್ಯಾಚ್ಯೂ ಮೇಲೆ ಹತೋಕೆ ಮೆಟ್ಟಲಿಕೆ ಇದೆ--

ಹಾಗೇನೆ ಸಾಂಬಾರ್ ಸೌತೆಕಾಯಿ ತರ ಕಾಣಿಸ್ತಿದೆ ಮತ್ತೆ ಈ ಕಡೆ ಒಂದು ಚೀಲ ತರ ಇದೆ ಟಮೋಟನ ಅರ್ಧ ಬರ್ದ ಹಣ್ ಆಗಿರೋದು ಇದೆ ಪೂರ್ತಿ ಹಣ್ ಆಗಿರೋದು ಇದೆ ಮೆಣಸಿನಕಾಯಿನ ತಕ್ಕಡಿಯಲ್ಲಿ ಹಾಕಿ ತೂಗುತ್ತ ಇದ್ದಾರೆ.

ಬ್ಯಾಂಕ್ ಇದೆ ವಿಜಯ ಬ್ಯಾಂಕ್ ಅಂತ ಬೋರ್ಡ್ ಹಾಕಿದಾರೆ.

ಹಾಗೇನೇ ಚಿಕ್ಕ ಚಿಕ್ಕ ಪಾಟ್ ವೈಟ್ ಕಲರ್ ಫ್ಲವರ್ ಎಲ್ಲಾ ಹಾಗೇನೇ ಇಳಿ ಬಿಟ್ಟಿದ್ದಾರೆ ಒಬ್ಬರು ಲೇಡೀಸ್ ಅದರ ಒಳಗೆ ನಿಂತು ಇದ್ದರೆ ಕೆಳಗಡೆ ರೆಡ್ ಮ್ಯಟ್ ಹಾಕಿದಾರೆ. .